ಇಲ್ಲಿ ಏನು ಕಾಣ್ತಾ ಇದ್ದಾರೆ ಪ್ಲಂಬರ್‌ ನೋಡ್ತಾ ಇರಬಹುದು ಪೈಪ್‌ನ್ನ ರಿಪೇರಿ ಮಾಡ್ತಾ ಇದ್ದಾರೆ ಏನಾದರೂ ಪೈಪ್‌ಲ್ಲಿ ನೀರು ಲೀಕ್‌ ಆಗ್ತಾ ಇದ್ದರೆ ಮತ್ತೆ ಪೈಪ್‌ ಸೆಟ್‌ ಮಾಡೋದಾದ್ರೆ ಈ ತರ ಪೈಪನ್ನು ಸೆಟ್‌ ಮಾಡ್ತಾ ಇದ್ದಾರೆ.

ಫ್ರೆಂಡ್ಸ್ ಆಗಿರ್ಬಹುದು ಕೊಲೀಗ್ಸ್ ಆಗಿರ್ಬಹುದು ಯಾರ್ ಎಲ್ಲರು ಬಂಡಿ ಪಾರ್ಟಿ ಗೆ ಗ್ಯಾದರ್ ಆಗ್ತಾರೆ.

ಒಂದು ಕಾರ್ ವಾಷಿಂಗ್ ಅನ್ನು ನೋಡ್ತಾ ಇರಬಹುದು ವಾಷಿಂಗ್ ಅನ್ನು ಮಾಡೋದ್ರಿಂದ ಕಾರು ತುಂಬಾ ಕ್ಲೀನ್ ಆಗಿರುತ್ತೆ.

ಈ ಕಟಿಂಗ್ ಸ್ಟಾಲ್ ನೊಡ್ತಿರ್ಬಹುದು ಇ ಸಲೂನ್ನಲ್ಲಿ ಒಬ್ರು ಲೇಡೀಸ್ ಜೆಂಡ್ಸ್ ಹತ್ರ ಕಟ್ಟಿಂಗ್ ನ ಮಾಡಿಸ್ಕೊಂತಿದರೆ.

ಡಿ.ಜೆ. ಮೈಕ್ ಸೆಟ್ ಅನ್ನು ಇಟ್ಟಿದ್ದಾರೆ. ಆರ್ ಮೈಕ್ ಅನ್ನು ಕಟ್ಟಿದ್ದಾರೆ ಮತ್ತೆ ಮೂರು ಡಿ.ಜೆ. ಮೈಕನ್ನು ಇಟ್ಟಿದ್ದಾರೆ.

ಜಾರೊ ಬಂಡಿಯೂ ಕಾಣುಸ್ತಾ ಇದೆ ಇಲ್ಲಿ ಇಬ್ಬರು ವ್ಯಕ್ತಿ ನಿಂತಿದ್ದಾರೆ ಜಾರ ಬಂಡೆ ಹತ್ರ ಮೇಲ್ಗಡೆ ಇಬ್ಬರು ವ್ಯಕ್ತಿ ನಿಂತಿದ್ದಾರೆ

ಮತ್ತೆ ಈ ಜಾರ ಬಂಡೆಯ ಮೇಲೆ ನೀರೆಲ್ಲ ಚೆಲ್ಲಿದ್ದಾರೆ ನೀರು ಕೂಡ ಅರಿತಾ ಇದೆ ಜಾರ ಬಂಡೆಯಲ್ಲಿ ಮೇಲೆ ಒಂದು ಸ್ವಿಮಿಂಗ್ ಫೂಲ್ ಒಂದು ಕಾಣುಸ್ತಾ ಇದೆ.